ಇವನು ಪೊರ್ಕಿ ಅವ್ರ ಅಮ್ಮ ಮಗ ಇದ್ದಂಗ ಕಾಣ್ತಿದಾರೆ ಬ್ಲರ್ ಆಗಿ ಫೋಟೋ ತಕೊಂಡಿದಾನೆ. ಹಿಂದೆ ನೋಡು ಎಣ್ಣಿ ಡಬ್ಬಿ ಅಂಗಡಿ ಅನ್ಸುತ್ತೆ. ಇಲ್ಲೊಂದ್ ದೊಡ್ಡ ಪುಡವನೆ ಇದೆ ಅದ್ರಲ್ಲೇನೋ ಕರ್ಚೀಫ್ ಎಲ್ಲ ಕಟ್ಕೊಂಡು ಒಂತರ ರೌಡಿ ಗತಿ ಕಾಣ್ತಾ ಇದಾನೆ ಕರ್ಗೆ ಇದಾನೆ ಅವ್ನು.